Speaker 1 Hello ಸ್ವಾತಿ, ಹೇಗಿದ್ದೀಯಾ? ನಾ~ ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ? ನಾನಾ super . ಹೌದಾ. ಮತ್ತೆ ಚಾಯೆಲ್ಲ ಆಯ್ತಾ?

ಎಂತಾ ಇವತ್ತು tiffin ? ಇವತ್ತು ಚಪಾತಿ.

ನಮ್ದೆ ಅದೇ, ದೋಸೆ ನಮ್ಗೂ.

ಏನ್ ವಿಶೇಷ ನಿಮ್ಮದು? non human vocal ವಿಶೇಷ ಎಂತ ಇಲ್ಲ. non human vocal phone ಮಾಡಿದ್ದುಇಷ್ಟು ದಿವಸ ಬಿಟ್ಟು. ಅದು ಮದ್ವೆಗೆ ಕರಿಲಿಕ್ಕೆ ಇತ್ತು ಅ~ ಅಕ್ಕನ್ ಮದ್ವೆ. ಯಾವಾಗ? ಅದು twenty-seven ಗೆ. ಇದೇ ತಿಂಗಳು. ಹೌದು ಅದಕ್ಕೆ ಬರ್ಬೇಕು ಅಂತ call ಮಾಡಿದ್ದು. ಅಲ್ಲಾ ನೀನ್ ಕರ್ದದ್ದು ಬೇಗ ಆಯ್ತಲ್ವಾ? ಇಲ್ಲ ಎಲ್ಲರೂ, ಎಲ್ಲರನ್ನು ಕರೀಲಿಕ್ಕೆ ಇತ್ತು. ಮತ್ತೆ ನಾನ್ busy ಇದ್ದೆ ಸ್ವಲ್ಪ. ಹೋ last ಅಲ್ಲಿ ಕರಿಯುದು ನಮ್ಮನ್ನೆಲ್ಲ.

ಮದ್ವೆ ಎಲ್ಲಿ? ಮದ್ವೆ ಇಲ್ಲೇ Udupi .

ಹಾ ಅಲ್ಲಿಯಲ್ಲ ಹಾ ಹಾ ಹಾ. ಮತ್ತೆ ಬರ್ಬೇಕು, ಎಲ್ಲರನ್ನುಸ ಕರೀಲಿ~ ಕರ್ದೆ ಅಂತ ಹೇಳ್ ಆಯ್ತಾ ಮನೆಯಲ್ಲಿ. ಆಯ್ತಾಯ್ತಾತು ಬರುವ, ಮುಂಚಿನ ದಿವ್ಸ ಬರ್ಬೇಕಾ? ಹಾ ಮುಂಚಿನ್ ದಿವ್ಸನೇ ಬರ್ಬೇಕು. हल्दी ಎಲ್ಲ ಉಂಟು non human vocal ಎಲ್~ ಎಲ್ಲದಕ್ಕೆಸ ಬರ್ಬೇಕು. ಅದೇ non-veg ಆ veg ಆ? Non-veg. Okay, non-veg ಆದ್ರೆ ಮಾತ್ರ ನಾವು ಬರುದು ಅದಕ್ಕೆ ಕೇಳಿದ್ದು. ಇಲ್ಲ non-veg ಏ ನಾವ್ಸ non-veg ಏ. ಹೌದಾ. ಹುಡುಗ ಎಂತ ಮಾಡ್ತಿದ್ದಾನೆ? ಹುಡುಗ ಇದು office .

ಮತ್ತೆ ಮದ್ವೆಗೆಲ್ಲ ತಯಾರಿಯಾಯ್ತಾ ಜೋರಾ? ಅ~ ಅದೆಲ್ಲಾ ಅಮ್ಮನವರು ನೋಡ್ಕೊಳ್ತಾರೆ. ನಾವು ನಾವು ಬಟ್ಟೆ ತೆಗಿಯುದು ಅದೇ. ಓ ಹಾಗೆ ಬಟ್ಟೆ ತೆಗಿಲಿಕ್ಕೆ ಮಾತ್ರ ನಿಮ್ಗೆ. ಹೌದು ಅದೆಲ್ಲ ಅಮ್ಮನವ್ರು ನೋಡ್ಕೊಳ್ತಾರಲ್ಲಾ. ಹೌದಾ ಹ್ಮ್‌. ಅದಕ್ಕೆ ಕರೀಲಿಕ್ಕೆ ಅಂತ ಇತ್~ phone ಮಾಡಿದ್ದು.

ಬೇರೆ ಅವ್ರನ್ನೆಲ್ಲ ಕರ್ದ್ ಆಯ್ತಾ? ಆ ಮನೆಯವ್ರನೆಲ್ಲ ಕರ್ಕೊಂಬಾ.

ಹ್ಮ್‌ ಮತ್ತೆ ಹೇಗಿದ್ದಾರೆ ಮನೆಯಲ್ಲೆಲ್ಲ.

ಆ ನಮ್ಮ ಮನೆಯಲ್ಲಿ ಎಲ್ಲಾ ಸೌಖ್ಯ .

ಆಯ್ತು ಎಲ್ಲರನ್ನು ಆಯ್ತು.

ಹಾ.

Hello ಕೇಳಿಸ್ತ ಉಂಟಾ?

ಆ ಈಗ ಎಂತ ಮಾಡ್ತಿದ್ದಿ? ಈಗ ನಾನು own business ಮಾಡುದು. ಹೌದಾ ಮತ್ತೆ? ಮತ್ತೆ ವಿಶೇಷ ನಿಮ್ಮದೇ ಎಲ್ಲಾ, ಮದ್ವೆಯ ಗೌಜಿ, ಮದ್ವೆ ತಯಾರಿ ಅಲ್ಲಿ ಇದ್ದೀರಾ ನೀವು.

ಹಾ ಎಲ್ಲರನ್ನೂಸ ಕರ್ಕೊಂಬನ್ನಿ.

ಆಯ್ತು ಅದಕ್ಕೆವೆ phone ಮಾಡಿದ್ದು ಆಯ್ತಾ.

ಅ bye .

ಆ ನಾನ್ ಚೆನ್ನಾಗಿದ್ದೇನೆ. ನೀವ್ ಹೇಗಿದ್ದೀರಾ? ಹ ನಾನ್ ಕೂಡ ಚೆನ್ನಾಗಿದ್ದೇನೆ. ಊಟ ಆಯ್ತಾ?

ಹ ಊಟ ಆಯ್ತು. ಮತ್ತೆ ವಿಶೇಷ? ವಿಶೇಷ ಏನಿಲ್ಲ. ಏನಿತ್ತು ಊಟಕ್ಕೆ?

ಹಾ ಹೌದಾ. ನನ್ಗೆ ತರ್ಕಾರಿ ಇತ್ತು.

ಹಾ. ಏನು ಸುಕ್ಕ ಮಾಡಿದ್ದಾ? ಸಾರ್ ಮಾಡಿದ್ದಾ ಕೋಳಿ?

ಇವತ್ತು ನಾವ್ ಸುಕ್ಕ ಮಾಡಿದ್ದು ಕೋಳಿದು. ಹಾ ಅನ್ನಕ್ಕೆ ಚೆನ್ನಾಗಿರ್ತದೆ ಅದು. ಹಾ ಚೆನ್ನಾಗಿರ್ತದೆ. ಮತ್ತೆ ಯಾರೋ ನೆಂಟರು ಬರ್ಲಿಕ್ಕೆ ಇದ್ರೂ, ಅವ್ರಿಗೇಸ ಆಗ್ತದಲ್ಲಾ? ಹಾಗೆ ಮಾಡಿದ್ದು. ಮತ್ತೆ ನೀವ್ ತರ್ಕಾರಿಯಲ್ಲಿ ಎಂತ ಮಾಡಿದ್ದು? ಹಾ ನಂಗೆ ತರ್ಕಾರಿ ಅಂದ್ರೆ ಬದನೆ ಕಾಯಿಯ ಸಾರಿತ್ತು.

ಹಾ ನೀವ್ ನಾನ್ ಅಹ್ ಇದು ಕೋಳಿಯೆಲ್ಲ ಮಾಡಲ್ವಾ? ತರಕಾರಿ ಮಾತ್ರವಾ? ಇಲ್ಲ ಮಾಡ್ತಾರೆ ಮಾಡ್ತಾರೆ. ಇವಾಗ rate ಕೂಡ ಜಾಸ್ತಿ ಇರ್ತ್ತದಲ್ಲ. ನೀವು ಕೋಳಿ ಊರಿದ್ದಾ ಅಥ್ವ ಅಂಗಡಿಯಿಂದ ತಂದದ್ದಾ? ಇಲ್ಲಪ್ಪ ಈಗ ಅಂಗಡಿಯಿಂದ ತರುದು. ಊರಿದ್ದು ಕಡಿಮೆ ಆಗಿದೆ ಅಲ್ಲ ಈಗ. ಹಾ ಹೌದೌದು. rate ಕೂಡ ಜಾಸ್ತಿ ಇದೆ ಊರಿನ ಕೋಳಿಗೆ. ಹೌದೌದು. ಇದಕ್ಕೆಸ ಕೋಳಿಗೀಗ ಸ್ವಲ್ಪ rate ಹೆಚ್ಚಾಗಿದೆ.

ಹೌದಾ ಎಷ್ಟಿದೆ KG ಗೆ? ಇನ್ನೂರಿದ್ಯಾ? ಅದಿಕ್ಕೆ. ಇನ್ನೂರು ಇಲ್ಲ. ನೂರಾ ಅರವತ್ತೈದು, ನೂರಾ ಹದ್ನೈದು ತನಕ ಇತ್ತು. ಈಗ ನೂರಾ ಅರವತ್ತೈದು ತನಕ ಆಗಿದೆ.

ಅಂದ್ರೆ ಒಮ್ಮೆ ಅದ್ರದ್ದು ಉತ್ಪತ್ತಿ ಮಾಡುದು ಕಡಿಮೆ ಆಗಿದಾ ಅಂತ.

ಹಾ ಇಲ್ಲ. ಊರಿನ ಕೋಳಿಗಾದ್ರೆ ಎಷ್ಟು ನಾಕ್ನೂರು ಐನೂರ್ವರೆಗೆ ಇರ್ಲಿಕ್ಕಿಲ್ವಾ?

ಅದ್ರ ಕೆಲ್ಸಸ ತುಂಬ ಉಂಟಲ್ಲಾ? ಇದಾದ್ರೆ ಅಂಗಡಿಯಲ್ಲಿ ಎಲ್ಲ ಮಾಡಿ clean ಮಾಡಿ ಕೊಡ್ತಾರೆ. ಮನೆಲ್ ತಂದ್ ಮಾಡಿದ್ರೆ ಆಯ್ತು ಹೌದು. ಊರಿನ ಕೋಳಿ ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ.

ಅದಕ್ಕೆ injection ಏನು ಕೊಟ್ಟಿರುದಿಲ್ಲಲ್ಲಾ? ಭತ್ತಯೆಲ್ಲಾ ಹಾಕಿ ಬೆಳ್ಸುದು. ಹೌದೌದು. ಇದಾದ್ರೆ ಆರೋಗ್ಯಕ್ಕೆ ತುಂಬಾ ಇದು. ಅಹ್ ಅಂದ್ರೆ syringe ಎಲ್ಲ ಮಾಡ್ತಾರಲ್ಲಾ ಅದಕ್ಕೆ. ಹೌದು, injection ಎಲ್ಲ ಹಾಕ್ತಾರೆ ಅಂಗಡಿದ್ದು. ನಲ್ವತ್ತು ದಿನದಲ್ಲಿ ಆಗುತ್ತೆ ಕೋಳಿ .

ನಿಮ್ಗೆ ಅಡುಗೆ ಮಾಡ್ಲಿಕ್ಕೆ ಬರ್ತದಾ ಕೋಳಿದ್ದು? ಹಾ ನಂಗೆ ಬರುತ್ತೆ, ಅಡುಗೆ ಎಲ್ಲ type ಬರುತ್ತೆ.

Chilli ಮಾಡ್ತೇನೆ, ಸುಕ್ಕ ಮಾಡ್ತೇನೆ, ghee roast ಮಾಡ್ತೇನೆ.

ಹಾ. chilli ಏನಿಲ್ಲ ಅಷ್ಟೆನ್ ದೊಡ್ಡ ಕೆಲಸ ಇಲ್ಲ. chilli ಗೆ chicken ತರ್ತೇವಲ್ಲಾ, ಅದಕ್ಕೆ ಸ್ವಲ್ಪ ಅರಶಿಣದ ಹುಡಿ, ಉಪ್ಪು ಹಾಕಿ ಸ್ವಲ್ಪ ಅಹ್ ಇಡ್ಬೇಕು ಸ್ವಲ್ಪ ಹೊತ್ತು ಎಳ್ಕೊಳ್ಳಿಕ್ಕೆ chicken ಗೆ.

ಸ್ವಲ್ಪ ಹೊತ್ತು ಎಳ್ಕೊಂದ್ಮೇಲೆ ಅದಕ್ಕೆ ಮೈದಾ ಹಾಕಿ ನಾವ್ ಸ್ವಲ್ಪ ಆಚೆ ಈಚೆ ತಿರುಗಿಸ್ಬೇಕು.

ಅದಾದ್ಮೇಲೆ, ಸ್ವಲ್ಪ ತೇಳುವಲ್ಲಿ coating ನಿಲ್ಲುವ ಹಾಗೆ.

ಹಾ full ಅಲ್ಲ ಕಬಾಬಿನ ತರ ಅಲ್ಲ, ಸ್ವಲ್ಪ ನಿಲ್ಲುವ ಹಾಗೆ. ಮತ್ತೆ ಅದನ್ನು ಎಣ್ಣೆ ಎಣ್ಣೆಯಲ್ಲಿ ಬಿಡ್ಬೇಕು. ಹ. ಪೂರ್ತಿ ಬೇಯಿಸ್ಬೇಕಾ ಅಥವಾ ಎಣ್ಣೆಯಲ್ಲಿ. ಅ ಅರ್ಧ? ಹ ಅರ್ಧ ಅರ್ಧ ಬೆಂದಿದ್ರೇನೆ ಒಳ್ಳೇದು. ಮತ್ತೆ ಮಸಾಲೆ ಎಳಿತದೆ ಅಲಾ? ಬೆಂದ್ ಹೋದ್ರೆ ನಿಮ್ಗೆ ಮಸಾಲೆ ಎಳಿಯುದು ಕಡಿಮೆ. ಸುಕ್ಕಕ್ಕೆಲ್ಲಾ ಎಳಿತದೆ.

ಅರ್ಧ ಬೆಂದಾದ್ಮೇಲೆ ಅದನ್ನ ತೆಗ್ದಿಟ್ರೆ, ಮತ್ತೊಂದು ಪಾತ್ರೆಯಲ್ಲಿ ನಾವು ಈರುಳ್ಳಿ ಮತ್ತೆ ಅದಕ್ಕೆ ದೊಣ್ಣೆ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಕಿ ಅಹ್ ಮತ್ತೆ paste ಮಾಡಿ ಹಾಕಿ ಅದನ್ನ mix ಮಾಡ್ಬೇಕು ಎಣ್ಣೆಲಿ ಅದನ್ನು ಬೇರೇನೆ.

ಅದಕ್ಕೆ ಇದು soya sauce ಬರ್ತದ chilli sauce ಬರುತ್ತೆ.

ಹಾಕಿ, ಉಪ್ಪು ಬೇಕಿದ್ರೆ ಸ್ವಲ್ಪ ಎಷ್ಟು ಬೇಕು ಹಾಕಿ mix ಮಾಡಿ ಮಸಾಲ type ಬರುತ್ತೆ. ಅದಕ್ಕೆ ಸ್ವಲ್ಪ ಕೋಳಿ ಹಾಕಿ mix ಮಾಡಿದ್ರೆ ಆಯ್ತು chilli . ಸ್ವಲ್ಪ ಅಹ್ ಸ್ವಲ್ಪ ಒಂದು ಅರ್ಧ ಗಂಟೆ ಬೆಯ್ಯುವಾಗೆ ಮಾಡಿದ್ರೆ.

ಅದು boiler ಕೋಳಿ ಅಲಾ ಅದು ಬೇಗ ಬೇಯುತ್ತೆ ಹಾಗೇನ್ ತುಂಬ time ತಗೋಳಲ್ಲ. ಹ ಊರಿನ್ ಕೋಳಿಯಲೆಲ್ಲ ಮಾಡುದಿಲ್ಲ ಅಲ್ಲಾ chilli ?. ಅದು cooker ಅಲ್ಲಿ ಇಡ್ಬೇಕು .

ಅದು ಸುಕ್ಕಕ್ಕೆ ಮಾತ್ರ ಊರಿನ್ ಕೋಳಿ. ಹ ಸುಕ್ಕಕ್ಕೆ ಮಾತ್ರ, chilli ಎಲ್ಲ ಆಗಲ್ಲ. ಅದು ಗಟ್ಟಿಯಾಗುತ್ತಲ್ಲಾ?

ನನಿಗೆ ಅಂದ್ರೆ ಕೋಳಿದೆಲ್ಲ ಮಾಡ್ಲಿಕ್ಕೆ ಬರುದಿಲ್ಲ. ತರ್ಕಾರಿ ಆದ್ರೆ ಮಾಡ್ತೇನೆ. ಈ ಒಗ್ಗರಣೆ ಕೊಟ್ಟೆಲ್ಲ ಮಾಡ್ತಾರಲ್ಲಾ? ಅದು ಮಾತ್ರ. ಹೌದೌದು ಬೇಗ ಆಗತ್ತದಲ್ಲ ಅದಕ್ಕೆ. ಹೌದು ರುಬ್ಬಿ ತೆಂಗಿನ್ಕಾಯಿ ಹಾಕಿ ರುಬ್ಬಿ ಅಂತದೆಲ್ಲ ಮಾಡ್ಲಿಕ್ಕೆ ಬರುದಿಲ್ಲ. ಅಂದ್ರೆ ಮಸಾಲೆ ಎಷ್ಟು ಹಾಕ್ಬೇಕು ಅದೆಲ್ಲ ಗೊತ್ತಿಲ್ಲ.

ಮತ್ತೆ ನಿಮ್ಗೆ ಒಬ್ಬರಿಗೆ ಬೇಗ urgent ಬೇಗ ಮಾಡುವ ಹಾಗೆ, ಮಾಡ್ತೇವಲ್ಲ. ಹ ಹೌದೌದು. omelette ಅಂತದ್ದು ಕೂಡ ಮಾಡ್ತೇವೆ.

ಆಯ್ತು ನಾ ನಿಮ್ಗೆ ಮತ್ತೆ call ಮಾಡ್ತೇನೆ. ಇವಗೊಂದು call ಬರ್ತಾ ಇದೆ.

Hai ಮುಸ್ತಕ್, ಹೇಗಿದ್ದೀರಾ?

ಹಾ ನಾನು ಕೂಡ ಆರಾಮಿದ್ದೇನೆ.

ಹಾ ನಾನ್ ಅಡುಗೆ ಮಾಡ್ತಾ ಇದ್ದೆ, ಸಂಜೆಗೆ.

Special ಏನಿಲ್ಲ ಸುಮ್ಮನೆ TV ಯಲ್ಲಿ ಒಂದು ಬರ್ತಾ ಇತ್ತು, ಅದನ್ನು ನೋಡಿ ಮಾಡುವ ಅಂತ try ಮಾಡ್ತ ಇದ್ದೆ, ಹೇಗೆ ಅವರು ಮಾಡಿದಾಗೆನೆ ಆಗ್ತದಾ ಇಲ್ವಾ ಸುಳ್ಳೇಳ್ತಾರಾ ನೋಡುವ ಅಂತ ಮಾಡ್ತಾ ಇದ್ದೆ.

ಮಾಡುದೊಂದು ಹವ್ಯಾಸನ ಇಲ್ಲ, ಹೇಗೆ? ಇಲ್ಲ ನನ್ಗೆ ಹವ್ಯಾಸನೆ, ನನ್ಗೆ ಅಡುಗೆ ಮಾಡುದಂದ್ರೆ ಮುಂಚಿಂದ್ಲುಸ ತುಂಬ ಇಷ್ಟ, ಆ ಅಂದ್ರೆ ಏನಾದ್ರು ಅಂದ್ರೆ ಮಾಡಿದ್ದೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಏನಾದ್ರು ಹೊಸತ್ ಹೊಸತ್ತು ಮಾಡ್ಲಿಕ್ಕೆ ಇಷ್ಟ ಹಾಗೆ, TV ಅಲ್ಲೆಲ್ಲ ಬರ್ತದೆ ಮತ್ತೆ ಈಗ mobile ಅಲ್ಲಿಸ ಬೇಕಾದಷ್ಟು ಬರ್ತದೆ ಅಲ್ಲ ಅದನ್ನೆಲ್ಲ ನೋಡಿಕೊಂಡು.

ಹಾಗಾದ್ರೆ ನಿಮ್ಮ ಮನೆಯವರಿಗೆ ಒಳ್ಳೊಳ್ಳೆ ರುಚಿ ರುಚಿಯಾದ ಅಡುಗೆ ತಿಂದು, ಅಭ್ಯಾಸ. ಇದೆ

ಹಾ ಹಾ ಹೌದೌದು ಒಳ್ಳೆದಾಗ್ತದೆ, ಒಂದೊಂದ್ಸಲಿ ಹಾಳ್ ಕೂಡ ಆಗ್ತದೆ, ಎಲ್ಲ ಅವರು ಹೇಳಿದಾಗೆ ಮಾಡಿದ್ರೆ ಆಗುದಿಲ್ಲ ಅಲ.

ನಾವ್ಸ ಬದಲಾವಣೆ ಮಾಡಬೇಕಾಗ್ತದೆ, ಬೈತಾರಂದ್ರೆ ಎಲ್ಲಾಸ ಅಂದ್ರೆ ಕೆಲವು TV ಅಲ್ಲೆಲ್ಲ ತೋರಿಸುದು ಸುಮ್ನೆ ಹೆಚ್ಚಿನದೆಲ್ಲ ಸರಿ ಆಗ್ತದೆ, ಒಂದೊಂದು ಹಾಳಾಗ್ತದೆ.

ಹಾಗೆ, ಆ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ನಾನೆ ಹೊಸತ್ ಹೊಸತ್ ಮಾಡ್ಲಿಕ್ಕಾಗ್ತದಾ ಅಂತ ನೋಡುದು, ಹಾಗೆ. ಹೌದು, ಮೊದಲನೆ ಸಲ ಸರಿ ಆಗ್ಲಿಲ್ಲ ಅಂದ್ರೆ second time correct ಆಗ್ತದೆ.